ಎಲ್ಲ ಮಾ ಬೆಕ್ಕಿಗೆ ಬೇಕಾಗುತ್ತೆ ಇದೊಂದು ವ್ಯಕ್ತಿತ್ವಗಳು--

ಒಳ್ಳೆಯವು ಹೊಳೆ ಯಾ ಸಿಗ್ತವು ಇವು ಹೊಳೆ ಮತ್ತು ಸಮುದ್ರ ಭಾರಿ ತಿನ್ಬೇಕು ಇದು.

ಈಚೆ ಸರ್ವೇ ಮಾಡಕ್ ಹತ್ತರಾ. ಇಲ್ಲಿ ನಮ್ಮಲ್ಲುನು ಚಾನೆಲ್ ರೋಡ್ ಇಂದು ಇತರ ರಸ್ತೆ ಸಲುವಾಗಿ ಮಾಡ್ತಾರಾ ಚಲೋ ಅವ್ರಿಗೆ ಸಾತ್ ಕೊಡ್ಬೇಕು.

ಭಾರಿ ಹೊಳ್ ಮರದಲ್ಲಿ ಮತ್ ಮೊಕ್ಕೋಳುದು. ಈ ತರಾ ಹಳ್ಳಿಗೋಳಾದಾಗ ಸಿಗುತ್ತೆ ಹೆಚ್ಚಾನ್ಹೆಚ್ಚು. ಹಳ್ಳಿಗಳ್ಲಲಿ ಜಾಸ್ತಿ ಜಾತ್ರೆವಲಗುನು ಜಾಸ್ತಿ ಇರುತ್ತೆ. ಅಂದ್ರು ಜಾಸ್ತಿ ಒಳಗ ಕಮ್ಮಿ ಆದ್ರ ಒಂದೊಂದ್ ದಿನ ಮರ್ದನ ಇಟ್ಟಿರ್ತಾರ.